ಇಲ್ಲಿ ಸಿಮೆಂಟ್ ಒಂದು ಆಹ್ಹ್ ಕಾಂಪೌಂಡ್ ತರ ಇದೆ ಅದರ ಮೇಲ್ಗಡೆ ಹಸರ್ ಹಸಿರಾಗಿರೋ ಗಿಡ ಮರ ಇದೆ ಮತ್ತೆ ಎರಡ್ ನೀರ್ ಹರಿತಿರೋ ಒಂದು--

ಇಲ್ಲಿ ಆಟೋ ನಿಂತಿದೆ ಆಟೋ ದ ಮೇಲೆ ಅತುಲ್ ಅಂತ ಬರ್ದಿದೆ ಅದರ ಮುಂದೆ ಆಟೋ ನಿಂತಿದೆ ಶಟ್ಟರ್ ಕ್ಲೋಸ್ ಆಗಿರುವ ಅಂಗಡಿಗಳಿದೆ ಬಸ್ ಸ್ಟಾಂಡ್ ಇದೆ ಬಸ್ ಇದೆ.

ಮತ್ತೆ ಒಂದ್ ಛತ್ರಿ ತರ ಕಲರ್ ಕಲರ್ ಛತ್ರಿ ಇಟ್ಟಿದ್ದಾರೆ ಅದ್ರ ಒಳಗೆ ಮತ್ತೇ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡುವಂತದ್ದು ಜಾರ್ಕೊಂಡ್ ಬಂದು ಬೀಳುವಂತದ್ದು ಒಂದ್ ಇಟ್ಟಿದ್ದಾರೆ ಸುತ್ತ ಖಾಲಿ ಜಾಗ--